ಮ್ಯಾಗಿ ಗುಲಾಬ್ ಜಾಮೂನ್ ಎಲ್ಲ ಜೋಡಿಸಿದ್ದಾರೆ ಅದ್ರ ಮೇಲೆ ಎಮ್ ಆರ್ ಪಿ ಕೂಡ--

ಓಡಾಡುತ್ತಿರುವುದನ್ನು ನಾವು ನೋಡಬಹುದಾಗಿದೆ. ಹಾಗು ದೂರದಲ್ಲಿ--

ಕೆಳಗೆ ಇಳಿಯುತ್ತಿರುವುದನ್ನು ನೋಡಬಹುದಾಗಿದೆ. ಇನ್ನು ಜನಕೆಲವು ಜನರು--

ಹಸುಗಳು ಮನೆಗೆ ಹೋದ ಮೇಲೆ ಕೆಲವು

ಈ ಚಿತ್ರದಲ್ಲಿ ನಾವು ಬಿಳಿಯ ನೊರೆಯಂತೆ ನೀರು ಹರಿಯುತ್ತಿರುವುದನ್ನು--

ನೋಡಲು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳವೆಂಬಂತೆ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಇರುವುದು. ಉಂಚಳ್ಳಿಯಲ್ಲಿರುವ ಗ್ರಾಮ ಪಂಚಾಯಿತಿ ಯ ಗ್ರಂಥಾಲಯವಾಗಿದೆ.